ಅದರ ಪಕ್ಕ ಸ್ಪೂರ್ತಿ ಪಾನ್ ಶಾಪ್ ಕೂಲ್ ಡ್ರಿಂಕ್ಸ್ ಅಂಡ್ ಜನರಲ್ ಸ್ಟೋರ್ ಎಂದು ಬರೆದಿದ್ದಾರೆ ಧಾರವಾಡ ಪೇಡ ಕೂಡ ಇಲ್ಲಿ ದೊರೆಯುತ್ತದೆ.

ಇದು ಕೆಂಪು ಬಣ್ಣದಿಂದ ಕೂಡಿದ್ದು ಇದು ಸೂರ್ಯಾಸ್ತ ಸಮಯವಾಗಿದ.

ಇದು ಒಂದು ದೇವರ ಮೂರ್ತಿ ಸಾಮಾನನ್ನು ಮಾರುವ ಜಾಗವಾಗಿದ್ದು ಇಲ್ಲಿ ಸರಸ್ವತಿಯನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ಡಾಬಾ ಆಗಿದ್ದು ಇಲ್ಲಿ ಮಾಜಾ ಮತ್ತು ಜ್ಯೂಸ್ ಮತ್ತು ಮಿನರಲ್ ವಾಟರ್ ಟೀ ಖಾರಾ ಬಿಸ್ಕ್ಯೂಟ್ ಇಲ್ಲಿ ದೊರೆಯುತ್ತದೆ ಸೆವೆನ್ಅಪ್ ಕೂಡ ದೊರೆಯುತ್ತದೆ ನೋಡಲು ತುಂಬಾ ಶುಚಿ ಆ ಕರವಾಗಿದೆ

ಇದು ಹೊಂಡಾ ಶೋ ರೂಮ್ ಆಗಿದ್ದು ಹೊಂಡಾ ಶೋ ರೂಮ್ನ ಹೆಸರು ಶಾಂತೇಶ ಹೊಂಡಾ ಎಂದು ಬರೆದಿದ್ದಾರೆ ಹೊಂಡಾ ಶೋ ರೂಮ್ ಮುಂದೆ ಕೆಲವು ವೆಹಿಕಲ್ ಗಳು ನಿಂತಿದ್ದು ನೋಡಲು ತುಂಬಾ ಸುಂದರವಾಗಿದೆ ಗ್ಲಾಸ್ ಇಂದ ಕೂಡಿದೆ ಸ್ವಚ್ಛವಾಗಿದೆ.

ಇದು ಕೊಮಾಕಿ ಎಲೆಕ್ಟ್ರಿಕ್ ವೆಕಲ್ ಶೋರೂಮ್ ಆಗಿದು ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ದೊರೆಯುತ್ತದೆ ಎಲೆಕ್ಟ್ರಿಕ್ ವೆಹಿಕಲ್ ಎಲ್ಲಾ ರೀತಿ ಕಾಣಬಹುದು.

ಇದು ಒಂದು ಸ್ಕೂಟಿ ಗಳ ಷೋರೂಮ್ ಆಗಿದ್ದು ಇಲ್ಲಿ ತರಹದ ಟಿ ವಿ ಸ್ ಸ್ಕಿಕೋಟಿ ಗಳನ್ನು ನಾವು ನೋಡಬಹುದು.

ಇದು ಒಂದು ಟೆನ್ನಿಸ್ ಬಾಲ್ ನ ಕ್ರೀಡಾಂಗಣವಾಗಿದು ನೋಡಲು ತುಂಬ ಚೆನ್ನಾಗಿದೆ ಮತ್ತು ಜೆರಸ್ಯ್ ಯನ್ನು ತಟ್ಟು ಆಟಾಡು--

ಇದು ಒಂದು ಸ್ಟಾಟ್ಯೂಯ್ ಆಗಿದ್ದು ಇ ಸ್ಟಾಟ್ಯೂಯ್ನ ಕೆಳಗಡೆ ಆಯ್ಕೆ ಸ್ಥಲ ಶರಣ ಸ್ಥಲ ಪ್ರಾಣಲಿಂಗ ಸ್ಥಲ ಪ್ರಸಾದಿ ಸ್ಥಲ ಮಹೇಶ ಸ್ಥಲ ಎಂದು ಬರೆದಿದ್ದಾರೆ ನೋಡಲು ತುಂಬಾ ಸುಂದರವಾದ ಸ್ಟ್ಯಾಚು ಆಗಿ ಕಾಣಿಸುತ್ತದೆ.